ಒಂದು ಚಿಕ್ಕದಾದ ಚೊಕ್ಕದಾದ ಮನೆ ಆ ತಾರಾ ಕನಸು ಕಾಣುತ್ತೀವಿ ಅಟ್ಲಿಸ್ಟ್ ಒಂದು ದೊಡ್ಡ ಮನೆ ಕಟ್ಟಿಸಕ್ಕಾದರೂ ಪರವಾಗಿಲ್ಲಾ--

ಮನುಷ್ಯ ನಿಗೆ ಪ್ರತಿಯೊಬ್ಬರಿಗೂ ಆಹಾರ ಬೇಕಾಗುತ್ತದೆ. ಕೆಲಒಬ್ಬರು ಅದ್ರಲ್ಲಿ ಸಸ್ಯಹಾರಿ ಕೆಲಒಬ್ಬರು ಮಾಂಸಹಾರಿಗಳು.

ಬಟ್ ನನಿಗೆ ಒಂದ್ ಗೊತ್ತಾಗತಿಲ್ಲಾ ಯುಶಲಿ ಪಿಂಕ್ ಕಲರ್ ನ ಯಾವುದಕ್ಕೂ ಯೂಸ್ ಮಾಡಲ್ಲಾ ಐ ಥಿಂಗ್ ಏನ್ ರಿಯಲ್ ಪಿಕ್ ಅಹ್ ನನಿಗೆ ಗೊತ್ತಾಗತಿಲ್ಲಾ .

ಬೆಂಗಳೂರ್ ಅಲ್ಲೂ ಅರಮನೆ ಇದೆ ಇಲ್ಲಿ ನಮ್ಮ ಸಣ್ಣ ಊರಲ್ಲೂ ಅರಮನೆ ಇದೆ ಬಟ್ ಇದು ಯಾವ ಅರಮನೆ ಅಂತ ಗೊತ್ತಾಗ್ತಿಲ್ವಲ್ಲಾ .

ಜಾಗಗಳಾಗಲಿ ಇಲ್ಲ ಮುಚ್ಚಿ ಹೋಗಿರುವಂತ ಕೆಲವಂದು ಯಾವುದೊ ಒಂದು ಆಸ್ತಿಗಳನ್ನಾಗಲಿ ಅದನ್ನೆಲ್ಲಾ ಹೊರಗೆ ತಗೆದು--

ಈ ಚಿತ್ರ ನೋಡ್ತಾ ಇದ್ರೆ ನನಿಗೆ ಅಹ್ ಇದು ಯಾವುದೋ ಒಂದು ಅಹ್ ರಾಜರು ಅಳಿದಂತ ಒಂದು ಪ್ಲೇಸ್ ಅಂತ ಅನಿಸ್ತಾ ಇದೆ.